ತೆಳಗ್ ನಾಲ್ಕ್ ಮೇಲೆ ನಾಲ್ಕ್ ಶೆಟ್ರ್ ಅವ ಮ್ಯಾಲಿಂದು ಮೂರು ಶೆಟ್ರು ಬಂದವ ಒಂದು ಓಪನ್ ಅದ ತೆಳಗಿಂದ್ ಎರಡ್ ಶೆಟ್ರು ಬಂದವ.

ಮತ್ತಿಲ್ ಮ್ಯಾಲೆಲ್ಲ ಇಕಡ್ ಲೈಟಿನ್ ಕಂಬ ಅವ ಮತ್ತ್ ಅಕಡ್ ಒಂದು ದುಕಾನ್ ಅದ.

ಮತ್ತು ಹಾಗೆ ದೂರ್ದಾಗೆ ದೂರ್ ದೂರ್ತನ ಹಾವ್ಬಿ ಮನೆಗುಳಿಲ್ಲ ಇಲ್ಲಿ ಗಿಡಗುಳವ ನೋಡ್ಬಹುದು ಆಕಡೆ ಈಕಡೆ ಎಲ್ಲಾ ಸುತ್ತಮುತ್ತ ಎಲ್ಲಾ.

ಆ ಮತ್ತಿವ ಶೂಸ್ ಹಾಕೊಂಡನ ಇಲ್ಲಿ ಹಿಂದ್ ನೋಡ್ಬಹುದು ಬಹಳಷ್ಟು ನೀರ್ಗುಳವ ಮತ್ ಮ್ಯಾಗೆಲ್ಲ ಇವು ಬ್ರಿಡ್ಜ್ ಇರ್ತದಲ ಅದು ಬ್ರಿಡ್ಜ್ ಕಟ್ಟಿಂದದ.

ಕರ್ಟನ್ಸ್ ಸ್ಕೈ ಬ್ಲೂ ವೈಟ್ ಬ್ಲೂ ಕಲರ್ ದೆಲ್ಲ ಕರ್ಟನ್ಸ್ ಅವ ಮತ್ತೆ ಟೇಬಲ್ ಗುಳೆಲ್ಲ ಭಾಳ್--

ಮತ್ತು ಇಲ್ಲೆಲ್ಲಾ ಬಹಳಷ್ಟು ಪೋಸ್ಟರ್ಗಳು ಇರ್ತವಲ ಅವೆಲ್ಲ ಮೆತ್ತಿಂದವ ಮ್ಯಾಗೊಂದು ರೂಮ್ ಅದ ಮತ್ತು ಕಿಟಕಿ ಅದ ಮತ್ತು ಸೈಡಿಗ್ ಈ ಕಡೆ ಗಿಡ ಅವ.

ಇಲ್ಲಿ ಚಿತ್ರಣ ನೋಡ್ಬಹುದು ಏನದ ಅಂತ ಇಲ್ಲೊಂದು ದೊಡ್ಡು ನದಿ ಅದ ಇದ್ರೊಳಗ ಬಹಳಷ್ಟು ಜನ ಭಕ್ತಾದಿಗಳು ಭಕ್ತಾದಿಗಳ್ ಇರ್ತಾರಲ ಅವ್ರೆಲ್ಲ ನಿಂತರ.

ಮತ್ತ ನೀರ್ ಬಾಳ ಏನ್ ಆಳ ಇಲ್ಲ ಮ್ಯಾಲೆಲ್ಲ ಬಹಳಷ್ಟು ಜನ ವ್ಯಕ್ತಿಗಳ್ನ ನೋಡ್ಬಹುದು.

ಇಲ್ಲಿ ಈ ಚಿತ್ರಾನ್ನಗ್ ನೋಡಬಹುದ್ ಈ ಚಿತ್ರನ್ಯಾಗ್ ಏನ್ ಆದಂತಂದ್ರ ಕಾಂಜಿನ ಕಪ್ ಗಳಿರ್ತಾವಲ್ಲ ಅವು ಕಪ್ ಗಳಿವಾ ಇಲ್ಲಿ ಬಹಳಷ್ಟು ವೆರೈಟಿ ಬೇರೆ ಬೇರೆ ಡಿಸೈನ್ ಇದು ನೋಡಬಹುದು.

ಅಲ್ಲಿ ಕತ್ಲಗ್ ಬಂದಿದ್ದು ನಿಂದ್ರಿಸಿಂದ ಅದ ತೆಳಗೆಲ್ಲ ಹುಲ್ಲ ಎಲ್ಲಾ ಅದ.

ಇಲ್ಲಿ ಚಿತ್ರನಾಗ್ ನೋಡ್ಬೋದು ಏನ ಅದ ಅಂದ್ರ ಇಲ್ ಒಂದು ಇದೊಂದ ಸ್ಟೋರ್ ಅದ ಯಮಹ ರೇಸಿಂಗ ಅ ರೇಸ ಯುವರ್ ಹಾರ್ಟ್ ಅಂತ ಬರೆದಿಂದ್ ನೋಡ್ಬೋದು.

ಸುತ್ತ ಎಲ್ಲಾ ನೋಡ್ಬೋದು ಅಲ್ಲಿ ಎಲ್ಲಾ ಪೊಲೀಸ್ ನಿಂತಾರ ವ್ಯಕ್ತಿಗುಳ್ ಬಿ ಅರ.

ಈ ಚಿತ್ರನಾಗ್ ನೋಡ್ಬಹುದು ನಾವು ಈ ಚಿತ್ರನಾಗ್ ಏನದಂತಂದ್ರೆ ಈ ಒಂದು ಅಲ್ಲಿ ದೊಡ್ಡದು ಒಂದ್ ಪ್ಲೇಸ್ ಅದ ಇಲ್ನೋಡ್ಬಹುದು.

ಇದೊಂದು ಸ್ಕೂಟಿ ಶಾಪ್ ಅದ ಇಲ್ ಮತ್ತ್ ಒಂದು ಟೇಬಲ್ ಅದ ಇಲ್ ಒಬ್ಬ ವ್ಯಕ್ತಿ ಒಬ್ಬಾಕಿ ಮಹಿಳೆ ಕಂಪ್ಯೂಟರ್ ನಾಗ್ ಏನೋ ಮಾಡತ್ತಾಳ ಮೌಸ್ ಅದ ಕೀ ಬೋರ್ಡ್ ಅದ ಮ --

ಆ ನಿಯರ್ ಮೋಹನ್ ಮಾರ್ಕೆಟ್ ರೋಡ್ ಮಸೀದಿ ಕಾಂಪ್ಲೇಕ್ಸ್ ಬೀದರ್ ಅಂತದ ಟೆಲಿಫೋನ್ ನಂಬರ್ ಬಿ ಅದ.

ಇದು ಒಂದು ಹೂವಿಂದ ಏನ್ ಅಂಗ್ಡಿ ಇರ್ತಾದಲ್ಲ ಅದು ಅದ ಇಲ್ ಒಳಗಡೆ ನೋಡ್ಬೋದು ಆ ಒಂದು ತಗಡ ಶೇಡ್ ಅದ.

ಲಷ್ಟು ಹೂವಗಳೆಲ್ಲ ಅದವ ವೆರೈಟಿ ವೆರೈಟಿ ನೋಡ್ಬದು ಬಿಳಿ ಬಣ್ಣದ್ದು ಕೆಂಪು ಬಣ್ಣದ್ದು ಗುಲಾಬಿ ಆಗಿರ್ಬಹುದು ಮತ್ತೆ ಚೆಂಡು ಹೂವಾಗಿರ್ಬಹುದು ಎಲ್ಲ ಇಲ್ಲಿ ಒಳಗ ಕಾಣಿಸುತ್ತಾ--

ಮತ್ ಇದಕ ಸುತ್ತ ಕಾಂಪೌಂಡ್ ಟೈಪ್ ಇದು ವಯರ ಎಲ್ಲಾ ಹಾಕಿ ತಾರ ಬೀಗಸಿದ್ದ ಕಾಂಪೌಂಡ್ ಕಟ್ಟಿಂದ್ ಅದ ಇಲ್ಲ ಒಂದ ಬೈಕ್ ಅದ ಒಳಗ ನೋಡ್ಬೊದು.

ಇಲ್ಲಿ ಚಿತ್ರಣ ನಗ ನೋಡ್ಬೋದು ಈ ಚಿತ್ರಣ ನಗ ಏನದ ಅಂತ್ ಅಂದ್ರ.

ಕೆದ್ಕಿ ಸಂಗಮೇಶ್ವರ್ ಅ ಶ್ ಕಿರಾಣ ಜನರಲ್ ಸ್ಟೋರ್ ಅಂತ್ ಕಿರಾಣ ಜನರಲ್ ಸ್ಟೋರ್ ಅಂತ ಅದ ಇದು.

ಡಬ್ಬಿಗೋಲ್ಡ್ಗೆಲ್ಲ ಬಟ್ಟಿ ಅವ ಮತ್ ಇಲ್ಲ ಕಾಜಿನ್ ದ್ರಬ್ಬಿ ಇಲೆಲ್ಲ ಬಹಳಷ್ಟು ಬಟ್ಟಿಗೊಳವ ಮತ್--

ಒಂದ ಒಳಗ ಒಂದ ಎ_ಟಿ_ಎಂ ಅದ ನೋಡ್ಬೋದು.

ಅಂಗೇ ಅಲ್ಲಿ ಮ್ಯಾಗ್ ಒಂದ್ ಫ್ಯಾನ್ ಅದ ಇಕಡಿ ಸಿಡಿಗಿ ಲೈಟ್ ಅವ.

ಇಲ್ಲಿ ಚಿತ್ರನಾಗ್ ನೋಡ್ಬೋದು ನಾವು ಈ ಚಿತ್ರನಾಗ್ ಏನಾದ ಅಂದ್ರೆ ಇಂಪುರ್ ಜೀರೋ ಕೆಮಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಸಂಬಾರ್ ಅಂತ ಅಂದಿ ಮ್ಯಾಲ್ ಬಾರ್ದಿನ್ ಅದ ಒಂದ್ ಕಿರಾಣ ಸ್ಟೋರ್ ಅದ.

ಡಾಬದ ಇಲ್ಲಿ ಶಿವಂದ್ ಚಿತ್ರ ಅದ ನೋಡ್ಬೊದು ಮತ್ ವೆಜ ಮತ್ತು ನಾನ್ ವೆಜ ಎರಡು ಆಪ್ಷನ್ ಅದ ಇಲ್ಲಿ ಕೆಳಗ್ ನೋಡ್ಬೊದು.

ಆ ಹಲವಾರು ಗಾಡಿಗಳ್ ನಿಂತವ ಒಂದು ಚೇರ್ ಅದ ಬೋಕೆಟ್ ಅದ.

ಆ ಗಣಪತಿ ಆಗಿರಬಹುದು ಆ ತ್ಯೋರಾ ಬುದ್ಧಾ ಆಗಿರಬಹುದು ಸಿದ್ದರೂಡ ಆಗಿರಬಹುದು ಬಸವಣ್ಣ ಆಗಿರಬಹುದು--

ಎಲ್ಲ ವೆರೈಟಿಸ್ ಆಫ್ ಇಲ್ಲಿ ಟೈಪ್ಸ್ ಎಲ್ಲ ಅವ.

ಮತ್ತು ಅ ಸಿ_ಸಿ ಕ್ಯಾಮರಗುಳವೆ ಅಲ್ ಬಹಳಷ್ಟು ಪ್ಲೇಯರ್ಗಳು ಆಟ ಆಡರ ಅಲ್ಲರಾ ಹುಡ್ಗುರು.

ಇಲ್ಲಿ ನೋಡ್ಬದು ತಗಡ್ ಶೇಡ್ ಅದ ಅದರ ಬಾಜುನೇ ಅದರ ಹಿಂದ್ ಕಾಲೇಜ್ ಅದ ಏನೋ ಮೆ ಬಿ ದೊಡ್ಡದ ಆ ಕಡಿ ಇಂದ ಈ ಕಡಿ. --

ಇಲ್ಲಿ ಬರೆದಿಂದ್ ಆವ ದೊಡ್ಡು ಅಕ್ಷರ್ ನ್ಯಾಗ ಬಟ್ ಇಲ್ಲಿ ಕೆಳಗೆಲ್ಲ ಆ ನಾಕೈದು ಸ್ಟೋರ್ ಗಳ ಅವ ಅವೆಲ್ಲ ಬಂದ್ ಅವ ಶೆಟರ್ ಅಕಿಂದ್ ಅವ.

ಒಪ್ಪೋ ವಿವೋ ಅಂತ್ ಸ್ಯಾಮ್ಸಂಗ್ ಅಂತ ಅಂದಿ ಬರ್ದಿದ್ದದ ನೋಡ್ಬಹುದು.

ಅ ವಿವೊ ಒಪ್ಪೋ ಮತ್ತು ಸ್ಯಾಮ್ಸಂಗ್ ಇನ ಬರ್ದಿಂದವಲ್ಲ ಅದು ಕಾಂಜಿನ ಒಳಪ್ಪಿ ಫೋನ್ ಇಟ್ಟಿ--

ಈ ಚಿತ್ರನಗ್ ನೋಡ್ಬೋದ್ ನಾವ್ ಈ ಚಿತ್ರನಾಗ್ ಎನ್ನ್ ಅದ ಅಂತ ಅಂದ್ರ ಪ್ಯಾರ್ವರ್ ಅಂತ ಅಂದಿ ಬರೆದಿಂದ ಅದ ಒಂದು ನೀಲಿ ಕಲರ್ದು ಏನ್ ಶೇಟರ್ ಅಂತಾರಲ್ಲ ಅದು ಅದ.

ಎಲ್ಲಾ ಕಬ್ಬಿಣದೇನೋ ಡಬ್ಬಿಗೋಳವ ಮತ್ ಗ್ರೀನ್ ಕಲರ್ದು ಪೈಂಪ್ ಅವ.

ಸಿದ್ದರೂಡ ಎಲೆಕ್ಟ್ರಿಕಲ್ಸ್ ಅಂತ ಇದು ಅದ ಆ ಈ ತಳಗ್ ಬೋರ್ಡ್ ಅದ ಅದ್ರ ಮೇಗ ಎಲೆಕ್ಟ್ರಿಕಲ್ ಸೇಲ್ಸ್ ಅಂಡ್ ಸರ್ವಿಸಸ್ ಅಂತದಿ ಬರ್ದಿದಂದ್ ನೋಡಬೋದು.

ಇ ಚಿತ್ರನಾಗ್ ನೋಡಬೌದ್ ನಾವು ಇ ಚಿತ್ರನಾಗ್ ಏನದ ಅಂದ್ರೆ ಒಂದು ಶಟರ್ ಅದ ಆ ಸ್ಕೈ ಬ್ಲೂ ಕಲರ್ ಪೈಂಟ್ ಹಚ್ಚಿನದುದು ತಗಡ್ದು --

ಮತ್ತು ಈ ಕಡೆ ಅವು ಟೇಬಲ್ ಎಲ್ಲಾ ಇಟ್ಟಿಂದವ ಮತ್ತು ಲೈಟ್ಸ್ ಅವ.

ಇಲ್ಲಿ ಫೋಟೋ ನಾವ್ ನೋಡಬಹುದು ಈ ಫೋಟೋ ನಗ ಎನ್ ಅದ ದೊಡ್ಡು ಅರಗಲ್ಲು ಆಗಿಂದ್ ಅವ ರೋಡ್ ಟೈಪ್ ಅದ ಅಲ್ಲಿ ಒಂದು ದೊಡ್ಡುದು ಅ ಬಿಲ್ಡಂಗ್ ಅದ ಗಾರ್ಡನ್ ಅದ ಎಲ್ಲಾ ಕಡೆ ಬಹಳಷ್ಟ ನೋಡ್ಬೋದು.

ಒಂದು ಒಂದು ಸ್ತಂಭ ಅದ ಆದ್ರು ಮೇಗೆ ಏನೋ ಬರದಿಂದದ.

ಇಲ್ಲಿ ಫೋಟೋ ನಾಗ ಏನದ ಅಂತ ಅಂದ್ರ್ ಇಲ್ಲಿ ಒಂದು ಹ ತಗಡು ದು ಶೆಡ್ ಅದ ನೋಡ್ಬೋದು ಇಲ್ಲಿ ಕಂಬಗಳೆಲ್ಲ ಆವ.

ಇಲ್ ವಾಟರ್ ನೀರ್ ಕುಡ್ಲಾಕಂತ ಇಟ್ಟಿಂದ ನೋಡ್ಬದು ಮ್ಯಾಲ್ ಲೈಟ್ ಅವ ಮತ್ ಫ್ಯಾನ್ ಅವ.

ರ್ಯಾಕಿರ್ತವಲ್ಲ ಅದರೊಳಗೆಲ್ಲ ಕವರ್ನ ಹಾಕಿ ಬಟ್ಟೆಗಳೆಲ್ಲ ಹಚ್ಚಿಟ್ಟಿಂದವ ಮತ್ತ್ ಆದ್ರು ಮ್ಯಾಗ ಡಬ್ಬಿಗೊಳು ಡಬ್ಬಿ ಬಟ್ಟೆಗಳೆಲ್ಲ ಇರ್ತವಲ್ಲ ಅವೆಲ್ಲ ಆಕಡಿಂದ ಈ ಕಡಿಗೆಲ್ಲ ಅಚ್ಚಿಂದವ.

ಟಯರ್ ಗುಳವ ಬಸ್ಟ್ಯಾಂಡಾಗಿನ್ ಬಸ್ ಗುಳ್ ಸ್ವಲ್ಪ ಹೊರನಡ್ದವ ಸ್ವಲ್ಪ ಒಳಾಗ್ ನಡ್ದವ.

ಆ ಇಲ್ ನೋಡ್ಬುದು ಪಿಂಕ್ ಕಲರು ಮತ್ತು ಎಲ್ಲೋ ಮತ್ತು ಬ್ಲೂ ಲ್ಲ ಪರ್ಪಲ್ ಎಲ್ಲಾ ಹೂವ ಹಚ್ಚಿಂದ್--

ಇಲ್ಲಿ ಚಿತ್ರಾನಾಗ್ ನೋಡ್ಬೊದು ಈ ಚಿತ್ರಾನಾಗ ಏನಾದ ಅಂತ ಅಂದ್ರ್ ಅ ಧಾನೇಶ್ವರಿ ಬುಕ್ ಡಿಪೋ ಅಂಡ್ ಜೆರಾಕ್ಸ್ ಅಂತ ಅಂದಿ ಅದ ಇದು ಮತ್ತು ಸೆಲ್ಫೊನ ನಂಬರ್ ಅದ.

ಫೋಟೋನಾಗೇನದ ಅಂತಂದ್ರೆ ಇಲ್ಲೊಂದು ಬಿಲ್ಡಿಂಗ್ ಅದ ದೊಡ್ಡದು ನೋಡ್ಬೋದು.

ಎಲ್ಲ ಕಾಂಚಿಂದವ ಮತ್ ಈ ಸರಿದು ಮೇಲೆ ಹಿಟ್ಟಂಗಿ ಇಂದ ಕಟ್ಟಿದ್ದು ಅವ ರೂಮ್ --

ಇಲ್ಲಿ ಈ ಚಿತ್ರನಾಗ ನಾವ್ ನೋಡ್ಬೋದು ಇಲ್ ಒಂದು ಶಾಪ್ ಅದ ಯಾವುದು ಅಂದ್ರ ನ್ಯೂ ಸೂಪರ್ ವೆಜಿಟೇಬಲ್ ಶಾಪ್ ಅಂತ್ ಅಂದಿ--

ಬರದಿಂದ ಆಲ್ ಮ್ಯಾರೇಜ್ ಆರ್ ಎನಿ ಫುನ್ಕ್ಷನ್ ಆರ್ಡರ್ ವಿಲ್ ಬಿ ಅಂಡರ್ ಟೇಕ್ ಅಂತ ಬರದಿಂದ ಅದ.

ಇಲ್ ಒಳಗಡೆ ನೋಡ್ಬಹುದು ಇಲ್ಲೊಂದು ಪೈಪ್ ಅದ ನೋಡ್ಬಹುದು ಹಾಗೆ ಒಳಗಡೆ--

ಡೇರಿ ಮಿಲ್ಕು ಹಾಗೆ ಕಿಟ್ ಕ್ಯಾಟು ಫೈ ಸ್ಟಾರ್ ಎಲ್ಲಾ ಚಾಕಲೇಟ್ಸ್ ಅವ ಬಿಸ್ಕೆಟ್ ಅವ.

ಇಲ್ಲಿ ಚಿತ್ರನಾಗ ನಾವ ನೋಡಬಹುದು ಇಲ್ಲಿ ಒಂದ್ ಫಂಕ್ಷನ್ ಅದ ಯಾವ್ದೋ ದೊಡ್ಡದು ಅ ಫಂಕ್ಷನ್ ಸೆಲೆಬ್ರೇಟ್ ಡೆಕೋರೇಷನ್ ಮಾಡಿಂದ ಅದ ಒಂದು ಕೇಸರಿ ಆರೆಂಜ್ ಕಲರ್ ದು ಅ ಕರ್ಟನ್ ಹಾಕಿಂದ ಅದ ಹಾಗೆ ಅಲ್ಲಿ ಬಹಳಷ್ಟು ಹೂವಿಂದ ಅಲಂಕಾರ ಮಾಡ್ಯಾರ ಹಾಗೆ ಗ್ರೀನ್ ಕಲರ್ ವೈಟ್ --

ಯೂಸ್ ಆಯ್ತಾ ವಲ್ಲ ಅವೆಲ್ಲ ಅವ ಹಾಗೇನೇ ಇದು ಬ್ಲಾಕು ವೈಟು ಬುದಿ ಎಲ್ಲಾ ಬಣ್ಣದ್ ಅವ.

ಇಲ್ಲಿ ಈ ಚಿತ್ರನಾಗ ನಾವು ನೋಡ್ಬೊದು--

ಇದು ಒಂದು ಜೆರಾಕ್ಸ್ ದುಖಾನ್ ಇದೆ ಇಲ್ಲಿ ನಾಲ್ಕು ಜೆರಾಕ್ಸ್ ಮಷೀನ್ ಗಳಿವೆ ಹಾಗೆ ಅಲ್ಲಿ--

ಪನ್ನಲಾಲ್ ಹೀರಾಲಾಲ್ ಪ್ರವೇಶ ಪ್ರಾರಂಬ ಅಡ್ಮಿಷನ್ ಆರ್ ಓಪನ್ ಎಲ್_ಕೆ_ಜಿ ಯು_ಕೆ_ಜಿ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತಅಂದ್ ಇಲ್ ಬರ್ದಿನಂದ್ ಇಲ್ಲಿ ಕೋಚಿಂಗ್ಕ್ಲಾಸ್ ನೋಡಬೋದು.

ಇಲ್ಲೊಬ್ಬ ಮಹಿಳೆ ಹುಡುಗಿ ಯೂನಿಫಾರ್ಮ್ ಹಾಕೊಂಡು ಹೊರಗ್ ಹೊಂಟಾಳ ಇಲ್ ಒಂದು ಗೇಟ್ ಹಾಕಿಂದು ನೋಡಬಹುದು ಗೇಟ್ ಓಪನ್ ಅದ.